ಶಾಲೆಯಲ್ಲಾಗ್ಲಿ ಒಂದು ಗ್ರಾಮಪಂಚಾಯತಿ ಕಡೆಯಿಂದ ಊರುಗಳಾಗ್ಲಿಒಂದು ಸ್ಕೂಲ್ ಗಳಾಗ್ಲಿ --

ಜನರು ತಮಗೆ ಏನಾದ್ರು ಆದ್ರೆ ತೋರಿಸ್ಕೊಳಕ್ಕೆ ಆಸ್ಪತ್ರೆಗಳಲ್ಲಿ ಹೋಗುತ್ತಾರೆ. ಅಲ್ಲಿ ಒಂದು ಅವ್ರ್ ಒಂದ್ ಆ ಕೆಲಸಗಳನ್ನ ಮಾಡುತ್ತಾರೆ.

ಮರೆತ್ತಲ್ಲಿ ಹೋಗಲಿ ಅಂದರೆ ಹುಡುಗರು ಒಂದು ಆಟದಿಂದ ಅಲ್ಲಿಒಂದು ಅಪಾಯಗಳನ್ನು ಅಲ್ಲಿಂದಲ್ಲಿಗೆ ಇದರದು ಅದೆಲ್ಲಾ ಮಾಡಿ ಅವ್ರು ಅಪಾಯವನ್ನು --

ಭೇದಬಾವವಿಲ್ಲದೆ ನಾವ್ ಎಲ್ಲಾರು ಒಂದೇ ಎಂಬ ಭಾವನೆಯಿಂದ ತೋರಸ್ತಾರೆ .